ಇದೊಂದು ನೋಡಲು ತುಂಬಾ ಚಂದವಾಗಿ ಕಾಣಿಸುತ್ತಾ ಇದೆ ಸುತ್ತಲೂ ಗಿಡ ಮರಗಳಿಂದ ಕೂಡಿದ್ದು ಬಂಡೆ ಕಲ್ಲಿಂದ ಕೂಡಿದ್ದು--

ಇದೊಂದು ಬಿಜಿಎಸ್ ಬೆಂದೂರ್ ಜನರಲ್ ಸ್ಟೋರ್

ಇದು ಒಂದು ತುಂಬಾ ದೊಡ್ಡದಾದ ಎತ್ತರವಾದ ಕಟ್ಟಡವಾಗಿದ್ದೆ ಈ ಕಟ್ಟಡ ನೋಡಲು ತುಂಬಾ ಚೆನ್ನಾಗಿ ಕಾಣಿಸುತ್ತಿದೆ ಸುತ್ತಲೂ ಗಿಡ ಮರಗಳಿಂದ ಕೂಡಿದ್ದು ಕಟ್ಟಡವು ತುಂಬಾ ಚೆನ್ನಾಗಿ ಕಾಣಿಸುತ್ತಿದೆ.

ಇದು ಒಂದು ತುಂಬಾ ದೊಡ್ಡದಾದ ಎತ್ತರವಾದ ಹೋಟೆಲ್ ಮಾದರಿಯಾಗಿದೆ.